ಶಿವಮೊಗ್ಗಾದ ತಿಲಕ್ ನಗರ ದುರ್ಗಿಗುಡಿಯಲ್ಲಿ ಮಲ್ನಾಡ್ ಕೆಫೆ ಎಂಬ ಒಂದು ಅಪರೂಪದ ಕೆಫೆ ಸಿಗುತ್ತದೆ ಇಲ್ಲಿ ಅರ್ವತ್ತು ವಿವಿಧ ತರಹದ --

ಶಿವಮೊಗ್ಗದ ಬಿ_ಎಚ್ ರಸ್ತೆಯಲ್ಲಿರುವ ಪ್ರೈವೇಟ್ ಬಸ್ ನಿಲ್ದಾಣ ಇದಾಗಿದೆ ನೀವು ಯಾವ ಊರಿಗೆ--

ಇದಾಗಿದೆ ಮತ್ತು ಹಬ್ಬ ಹರಿದಿನಗಳಲ್ಲಿ ಅಂಗಳ ಖುಷಿ ಹಾಗೂ ಸಂಭ್ರಮದಿಂದ ತುಂಬಿರುತ್ತದೆ.

ಇಲ್ಲಿಯ ತುಂಬಾ ತಿಳಿ ಹೂವಿನ ಬೀಜಗಳು ಬಿತ್ತನೆಯ ನಂತರ ವರ್ಮಿಕ್ಯುಲೇಟ್ ಪದರದಿಂದ ಮುಚ್ಚಬೇಕು ಇಪ್ಪತ್ತೊಂದರಿಂದ ಇಪ್ಪತ್ತ್ಮೂರು ಸಲ್ಸಿಶಿಯಸ್ ತಾಪಮಾನದಲ್ಲಿ ಮೊಳಕೆ ಹೊಡೆಯಲು ಐದರಿಂದ ಏಳು ದಿನಗಳು ಬೇಕಾಗುತ್ತದೆ.

ಜಿಮ್ಗೆ ಹೋಗುವುದರಿಂದ ನಮ್ಮ ದೈಹಿಕ ಶಕ್ತಿ ಹೆಚ್ಚಾಗುತ್ತದೆ ಹಾಗು ನಮ್ಮ ದೇಹದ ಮೇಲೆ ಬಹಳ ಒಳ್ಳೆ ಒಳ್ಳೆಯ ಪರಿಣಾಮ ಬೀರುತ್ತದೆ.

ಈ ಚಿತ್ರದಲ್ಲಿ ಬಸ್ ನಿಲ್ದಾಣವನ್ನು ಕಾಣಬಹುದು. ಬಸ್ ನಿಲ್ದಾಣದಲ್ಲಿ ಹಲವಾರು ಬಸ್ ಬರುತ್ತದೆ ಹಾಗೂ ಹೋಗುತ್ತದೆ.